ಇದು ಒಂದು ಶಾಪಿಂಗ್ ಮಾಡುವ ಸ್ಥಳ --

ಮಾಡುವ ಸ್ಥಳ ಇಲ್ಲಿ ಚೇರ್ಸ್ ಗಳು ಇದೆ .

ಲೈಟ್ಸ್ ಗಳು ವಿದ್ಯುತ್ ಬಲ್ಬ್ಸ್ ಗಳು --

ಇದು ಪೆಟ್ರೋಲ್ ಬಂಕ್ ಡಿಸೆಲ್ ಅಂತ ಬರ್ದಿದೆ .

ಅಲ್ಲಿ ಮೇಲ್ಗಡೆ ಪಂಕಾ ಇದೆ ಬಲ್ಬ್ ಇದೆ.

ನಿಂತಿದ್ದಾರೆ ಬೋಟಲ್ ನೀರ್ ಕುಡಿಯುವವರ ವಾಟರ್ ಬೋಟಲ್ ಇದೆ --

ದೊಡ್ಡ್ ದೊಡ್ಡ್ ಬಿಲ್ಡಿಂಗ್ ಗಳು ಕಾಣಿಸ್ತಾ ಇದೆ ಮಣ್ಣು ಕಲ್ಲು --

ಹಿಂದ್ಗಡೆ ಕೂತಿದ್ದಾರೆ ನೀರ್ ಬೀಳ್ತಾ ಇದೆ .

ಯಾರೊ ನೀಲಿ ಬಣ್ಣದ ಬಟ್ಟೆ ಹಾಕೊಂಡು ಚೇರ್ ಮೇಲೆ ಕೂತಿದ್ದಾರೆ .

ಈ ಕಡೆನು ಬಿಳಿ ರಂಗದ ಕಾರ್ ನಿಂತಿದೆ ಮುಂದ್ಗಡೆ ಕೆಂಪು ಬಣ್ಣದ --

ಗಿಡ ದೊಡ್ಡ್ ದೊಡ್ಡ್ ಗಿಡಗಳು ಚಿಕ್ಕ್ ಚಿಕ್ಕ್ --

ಒಂದು ಗಿಡ ಇದೆ ಒಮ್ದು ಬಲ್ಬ್ ಹಾಕಿದ್ದಾರೆ.